ಆಮೆ ಮೈಯೆಲ್ಲ ತುಂಬಾ ಓಡ್ ಇರುತ್ತೆ ಆಮೇಲೂ ತುಂಬಾ ವೆರೈಟಿ ಇರುತ್ತೆ ಎರಡು ಮೂರು ತರದ್ ಆಮೆ ಇರುತ್ತೆ ನಮ್ಮನೆಲ್ಲೆಲ್ಲಾ ತುಂಬಾ ಆಮೆ ಹಿಡ್ಕೋ ಬರ್ತಾರೆ ಮಳೆಗಾಲದಲ್ಲೆಲ್ಲ ಆಮೆ ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ

ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣು ಅಂದ್ರೆ ನನಗೆ ತುಂಬಾನೆ ಇಷ್ಟ ದ್ರಾಕ್ಷಿ ಹಣ್ಣು ಗ್ರೀನ್ ಕಲರ್ ಇರುತ್ತೆ ಬ್ಲಾಕ್ ಕಲರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬ್ಲಾಕ್ ಕಲರ್ ಅಂತೂ ಚೆನ್ನಾಗಿರುತ್ತವೆ.

ಬರ್ತಡೇ ಬರ್ತಡೇ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ ಎಲ್ಲರು ಬರ್ತ್ ಡೇ ಕೂಡ ಗ್ರಾಂಡ್ ಆಗಿ ಆಚರಿಸಿಕೋತಾರೆ ನನ್ ಬರ್ತ್ ಡೇ ಜೂನ್ ಐದು .

ಗ್ಯಾರೇಜ್ನಳ್ಳಿ ಗ್ಯಾರೇಜ್ ನೋಡೋಕೆ ಅಷ್ಟೊಂದ್ ಎನ್ನ ಚೆನ್ನಾಗ್ ಇರಲ್ಲ ಆದ್ರೂ ಗ್ಯಾರೇಜ್ ಗೆ ತುಂಬಜಾನಾ ಬರ್ತಾರರೇ .

ಡೇರಿ ಡೈರಿಲಿ ಎಲ್ಲ ಕೂಡ ಸಿಗುತ್ತೆ ಡೈರಿಲಿ ಹಾಲ್ ಸಿಗುತ್ತೆ ಚಾಕ್ಲೆಟ್ ಸಿಗತ್ತೆ ಹಾಲ್ ಸಿಗತ್ತೆ ಡೈರಿಮಿಲ್ಕ್ ಸಿಗತ್ತೆ ಮೋಸರ್ ಸಿಗತ್ತೆ ಎಲ್ಲ ಕೂಡ ಡೈರಿಲಿ ಸಿಗತ್ತೆ ನಮ್ಮೋರಲ್ಲೂ ಡೈರಿ ಇದೆ ಪ್ರತಿಯೊಬ್ಬರು ಡೈರಿಗೆ ಬರ್ತಾರೆ .

ಭರತನಾಟ್ಯ ಭರತನಾಟ್ಯ ನಾನಾಗನಂತೂ ತುಂಬಾ ಇಷ್ಟ ಅದು ನೋಡದಕ್ಕೂ ತುಂಬಾನೇ. ಚೆನಾಗಿರುತ್ತೆ .ಅದ್ನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಅದನ್ನ ಕಲಿಯೋಕೆ ಹೋಗ್ಬೇಕು ಅಂತ ಅನ್ನೋಕೊಂಡಿದೀನಿ .

ರಸ್ತೆಯಲ್ಲಿ ಹೋಗ್ಬೇಕಾರೆ ತುಂಬಾನೇ ಗಾಡಿಗಳು ಇರ್ತದೆ ಅಯ್ಯೋ ಅಲ್.ಇಸ್ಕೊಬೇಕು ಇಲ್ ಇಸ್ಕೊಬೇಕು ತುಂಬಾನೇ ಜಂಜಾಟ ಕಷ್ಟ ಪಡಬೇಕು .